ಅವನ ಕೆಳಗೆ ಡೆಂಬಲ್ಸ ಗಳು ಇವೆ.

ಇದೊಂದು ದೊಡ್ಡ ಬಂಡೆ ಕಲ್ಲು ಆಗಿದೆ ಇಲ್ಲಿ ಒಂದು --

ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಕಾಣುತ್ತೇವೆ.

ಹಾಗೆ ಇಲ್ಲಿ ಎರಡು ಚೇರ್ ಗಳು ಕಾಣಿಸುತ್ತಿವೆ.

ಇದು ಒಂದು ಮೆಕಾನಿಕ್ ಶಾಪ್ .

ಇಲ್ಲಿ ರಟ್ಟಿನ ಬಾಕ್ಸ್ ನಮಗೆ ಕಾಣುತ್ತದೆ.

ಹಾಗೆ ಒಂದು ಫ್ಯಾನ್ ಇರುವುದನ್ನು ನಾವು ಕಾಣಬಹುದು.

ಅಲ್ಲಿ ಒಂದು ಲೈಟ್ ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ಕೆಂಪು ಮಣ್ಣಿಂದ ತುಂಬಿರುವ ಒಂದು ಪ್ಲಾಟ್ ಆಗಿದೆ.

ಗಾಜಿನ ಮೇಲೆ ಇಟ್ಟಿದ್ದಾರೆ ಗಾಜಿನ ಪಕ್ಕ ವೈಟ್ ಬಣ್ಣವನ್ನು ಹಚ್ಚಿದ್ದಾರೆ.

ಜ್ಯೂಸ ಬಾಟಲಿಗಳನ್ನ ನಾವು ಕಾಣಬಹುದು ಇಲ್ಲಿ ಜೀರೋ ಸೋಡಾ --

ಹಾಗೆ ಇಲ್ಲೋಂದು ಮರವನ್ನು ನಾವು ಕಾಣಬಹುದು.